ರಾತ್ರಿ ಸಮಯದಲ್ಲಿ ವಿಶ್ರಾಂತಿ ಮಾಡಲು ಮತ್ತು ಹೋಟೆಲ್ ಗಳಲ್ಲಿ ಹೊರಗಡೆ--

ಎಲ್ಲಾ ರೀತಿಯ ದಿಂಬುಗಳು ಮತ್ತು ಬೆಡ್ಶೀಟ್ ಗಳು ರಗ್ಗಗಳು --

ದ್ರಾವಾಗಿದೆ ಇದನ್ನು ಕಾರ್ನ ದೂಳುಗಳನ್ನು ಹೊಡೆಯುವ ಯಂತ್ರವಾಗಿದೆ.

ತಜ್ಞ ಅರಣ್ಯ ಇದೆ ಮತ್ತು ಗಿಡ ಇದೆ ಬಳ್ಳಿ ಎಲ್ಲಾ ಇದೆ.

ಒಂದು ಭಾಗದಲ್ಲಿ ಆರು ಮತ್ತೆ ಆಕಡೆ ಭಾಗದಲ್ಲಿ ಆರು ಪೇಪರ್ ಗಳು ಡೈನಿಂಗ್ ಪೇಪರ್ ಗಳು ಎಲ್ಲವೂ ಇವೆ ಇದು ಊಟ ಮಾಡುವ ಸ್ಥಳ.

ಈ ಒಂದು ಐಸ್ಲ್ಯಾಂಡ್ ಹೋಟೆಲ್ ಆಗಿದ್ದು ಇಲ್ಲಿ ಮನೆಗಳು ಸಿಗುತ್ತವೆ ಮತ್ತು ಇಲ್ಲಿ ಉಪಹಾರಗಳು ದೊರೆಯುತ್ತದೆ.

ಇದನ್ನು ಬಿಳಿ ಅಕ್ಷರದಿಂದ ಬರೆಯಲಾಗಿದೆ ಮತ್ತು--

ಎಲ್ಲಾ ರೀತಿಯ ಅಲಂಕಾರಗಳನ್ನು ಮಾಡಿದ್ದಾರೆ ಮುಂದ್ ಬೋರ್ಡ್ ಗಳನ್ನು ಇಟ್ಟಿದ್ದಾರೆ ಆಕಡೆ --

ಇದೊಂದು ಪ್ರಕೃತಿ ಸೌಂದರ್ಯವನ್ನು ಕಾಣಬಹುದು ಅನೇಕ ತೆರನಾದಂತ ತೆಂಗಿನ ಗಿಡಗಳಿವೆ ಮತ್ತು ಕಬ್ಬುಗಳಿವೆ.

ಇದು ಮನೆಯ ಮುಂದೆ ಮೇಲ್ಗಡೆ ಹೋಗುವ ಒಂದು ಮೆಟ್ಟಿಲುಗಳಗಿದಾವೆ ಮತ್ತು ಸಣ್ಣ ಒಂದು ಗಿಡ ಇದೆ.

ಅದರ ಬದಿಯಲ್ಲಿರುವಂತಹ ದೊಡ್ಡ ಮನೆ ಮತ್ತು--

ಇಲ್ಲಿ ಎಲ್ಲಾ ತರನಾದ ಪೂಜೆಯಗಳು ನಡೆಯುತ್ತಿವೆ ಟೇಬಲ್ ಗಳು ಇವೆ ಮತ್ತು ಕುರ್ಚಿಗಳು ಕಂಡು ಬರ್ತಿವೆ ಬಿಳಿಯ ಕುರ್ಚಿಗಳ--

ಬಟ್ಟೆಯ ಅಂಗಡಿಯಾಗಿದೆ ಇದರಲ್ಲಿ ಚೂಡಿದಾರ್ ನೈಟಿ ಲಂಗ ದಾವಣ ಎಲ್ಲ ತರಹದ--

ಇದು ಒಂದು ಕಂಪ್ಯೂಟರ್ ಸಿಸ್ಟಮ್ ಆಗಿದೆ ಇಲ್ಲಿ ಎಲ್ಲಾ ರೀತಿಯ ಕಂಪ್ಯೂಟರ್ ಗಳು ಕಂಡು ಬರುತ್ತವೆ ಮತ್ತು ನೀಲಿಯ ತರಾಂತ ಕಾಣೆಗಳು ಕಾಣುತ್ತವೆ.

ತಳಕಲ್ ಇಂಜಿನಿಯರಿಂಗ್ ಕಾಲೇಜ್ ಆಗಿದೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಅದೇ ತರದಂತಹ ದೊಡ್ಡ ಬಿಲ್ಡಿಂಗ್ ಗಳನ್ನು ಹೊಂದಿದೆ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜು.

ಇದು ಒಂದು ಕಾರಿನ ಅಂಗಡಿಯಾಗಿದೆ ಇಲ್ಲಿ ಎಲ್ಲಾ ರೀತಿಯ ಕಾರುಗಳು ಸಿಗುತ್ತವೆ.

ಮುಂದ್ಗಡೆ ಮೂರು ಕಾರುಗಳು ನಿಂತಿದ್ದಾವೆ ಆಡಿ ಕಾರ್ ಗಳು ಒಂದು ಕರಿ ಇನ್ನೊಂದು--

ಇನ್ ಇದು ಒಂದು ಬ್ಲಡ್ ತೆಗೆದುಕೊಳ್ಳುವ ಸ್ಥಳವಾಗಿದೆ ಬ್ಲಡ್ ತೆಗೆಯುವ ಮತ್ತು ಟೆಸ್ಟಿಂಗ್ ಗಳನ್ನು ಮಾಡುವ--

ಅದರ ಟೆಸ್ಟಿಂಗ್ ಯಂತ್ರಗಳು ಕಾಣುತ್ತವೆ ಮತ್ತೆ ಎರಡು ಕುರ್ಚಿಗಳಿದೆ.

ಇಲ್ಲಿ ಅನೇಕ ತರನಾದಂತಹ ಜನರು ಇದಾರೆ.

ಒಬ್ಬ ಕೈಯಲ್ಲೇ ಒಂದ ಕೋಲನ್ನು ಹಿಡೆದು ನಿಂತಿದ್ದಾನೆ.

ಇಲ್ಲಿ ಅನೇಕ ತರನ ಅಂತ ಔಷಧಿಗಳು ಬಿಳಿ ಡಬ್ಬೆಗಳು ಕೆಂಪು ಡಬ್ಬೆಗಳು ಎಲ್ಲಾ ತರಹದ ಔಷಧಿಗಳು ಇಲ್ಲಿ ಇವೆ.

ಮರ ಇದೆ ಅದರ ಮುಂದ್ಗಡೆ ಒಂದು ಆಟೋ ಇದೆ.